ಅದೇ ರೀತಿಯಾಗಿ ಒಂದು ಟಿ_ವಿ ನ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಒಂದು ದೊಡ್ಡ ಮರವನ್ನು ಸಹ ಈ ಚಿತ್ರದಲ್ಲಿ ಕಾಣಬೋದಾಗಿದೆ.

ಅದೇ ರೀತಿಯಾಗಿ ಹಲವಾರು ಜನರನ್ನ ಈ ಚಿತ್ರದಲ್ಲಿ ಕಾಣಬ ಕಾಣಬಹುದಾಗಿದೆ.

ಅದೇ ರೀತಿಯಾಗಿ ಟವರಿ ನ ಕಂಬಗಳನ್ನು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ನೀರಿನಲ್ಲಿ ಈಜಾಡುತ್ತಿರುವ ಬಾತುಕೋಳಿಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಅದೇ ರೀತಿಯಾಗಿ ಹೋಟೆಲ್ನ ಮೆನು ಅನ್ನ ಸಹ ನೋಡಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ವಸ್ತುವನ್ನು ತೂಗುತ್ತಿರುವುದನ್ನು ನೋಡಬಹುದು.

ಹಾಗೆ ಕೆಲಸಗಾರರು ಕಾರ್ಯದಲ್ಲಿ ನಿರತರಾಗಿರುವುದನ್ನ ಕಾಣಬಹುದು.

ಹಾಗೆ ಒಬ್ಬ ವ್ಯಕ್ತಿ ಪೂಜೆ ಮಾಡುತ್ತಿರುವ ದೃಶ್ಯವನ್ನು ನೋಡಬಹುದಾಗಿದೆ.

ಹಾಗೆ ಎರಡು ದೀಪಗಳನ್ನು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಹಲವಾರು ತರಹದ ಮರಗಳನ್ನ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಅದೇ ರೀತಿ ಸಣ್ಣ ಸಣ್ಣ ಗಿಡಗಳು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆ ಹಲವಾರು ತರಹದ ತಂತಿಯ ಬೇಲಿಗಳನ್ನ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆ ಕಲ್ಲುಗಳನ್ನು ಸಾಲಾಗಿ ಜೋಡಿಸಿಟ್ಟುವುದನ್ನು ನೋಡಬಹುದಾಗಿದೆ.

ಚಿತ್ರದಲ್ಲಿ ಪಿಂಕ್ ಬಣ್ಣದ ಆಟಿಕೆಯನ್ನ ನೋಡಬಹುದಾಗಿದೆ.

ಅದೆ ರೀತಿಯಾಗಿ ಹಸಿರು ಕೆಂಪು ನೀಲಿ ಬಣ್ಣದ ಆಟಿಕೆಯನ್ನು ನೋಡಬಹುದಾಗಿದೆ.

ಹಾಗೆ ಹಲವಾರು ರೀತಿಯ ಬಣ್ಣ ಬಣ್ಣದ ಆಟಿಕೆಗಳನ್ನು ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ರಾಡ್ ಗಳನ್ನು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಇದೇ ರೀತಿಯಾಗಿ ಎಸ್_ಆರ್_ಪಿ ಆಟೋ ಸ್ಫೇರ್ಸ್ ಎಂಬ ಬರಹವನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆ ಹಲವಾರು ಲೈಟ್ಸ್ ಗಳನ್ನ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇದು ಒಂದು ಚಿತ್ರದಲ್ಲಿ ಮೂರು ಪಿಲ್ಲರ್ ಗಳನ್ನು ನೋಡಬಹುದಾಗಿದೆ.